ಆಮೇಲೆ ಸಂಕ್ರಾಂತಿ ಕೊಡ ಇದೆ ಅಂಗೆ ಮುಗಿಸ್ಕೊಂಡ್ ಹೋಗ್ವಂತ್ರಿ ಬರ್ರಿ. ಹಾ ಹೌದು ಹಾ ಸರಿ ಬರ್ತಿವಿ ನೀವು ಬನ್ನಿ. ಹಾ ಬರ್ತಿನಿ ನೀವ್ ನೀವ್ ಬನ್ರಿ ನೀವ್ ಬರ್ರಿ first ಉ ನಾವೂ ಬರ್ತಿವಿ. ಹ್ಮ್ okay ಸರಿ ಸರಿ. ಏನೇನ್ ಮಾಡ~ ಮಾಡ್ತೀರಿ ಸಂಕ್ರಾಂತಿಗೆ? ಸಂಕ್ರಾಂತಿ ಅಷ್ಟು grand ಆಗ್ ಏನ್ ಮಾಡಲ್ಲ ನಾವೂ.

ಆ ಸುಮ್ನೆ ರಂಗೋಲಿ ಹಾಕಿ.

ಮನೇಲಿ ಎಳ್ಳು ರೊಟ್ಟಿ ಅಂತರಲ್ಲ.

ಹಾ ಅದು ಮಾಡ್ತೀವಿ ಅಷ್ಟೇ ನೀವು? ನಮ್ಮನೆಗೆ ಬನ್ನಿ ನಾವೂ ಸಹಾ ಹಾಕ್ತೀವಿ ಹೋಳ್ಗೆ.

ರೊಟ್ಟಿ ಎಳ್ಳು ಎಳ್ಳು .

ಭತ್ತ variety ಒಂದು ನಲ್ಕೈದ್ ತಿನಸಿನ್ ಪಲ್ಯ. ಹಾ ಹೌದಾ ಹಾ ಬರ್ತಿವ್. ಹ್ಮ್ colour colourful ಆಗಿ ರಂಗೋಲಿ ಹಾಕಿ.

ಹ್ಮ್ ಆದ್ರೆ ಹಳ್ಳಿಯಲ್ ತುಂಬಾ ಚೆನ್ನಾಗ್ .

ಕಂಡಿತ ಬರ್ತೀವರಿ.

ಮತ್ತೇ ಶಿವರಾತ್ರಿ ಹೇಗ್ ಮಾಡ್ತಾರೆ ನಿಮ್ ಊರಲ್ಲಿ ? ಶಿವರಾತ್ರಿನೂ ಮಾಡ್ತಾರೆ ಜಾಗರಣೆ ದಿನ ಉಪವಾಸ ಇರ್ತಾರೆ.

ಅಲ್ಲಲ್ಲಾ ಶಿವರಾತ್ರಿ ಅಮವಾಸ್ಯೆ ಆದ ಮೇಲೆ ಅಂತ ಬರತ್ತಲ್ಲ.

ಹಾ ನಾವ್ ಹಬ್ಬದ್ ದಿನ ಉಪವಾಸನೆ ಇದ್ದು ರಾತ್ರೆಲ್ಲಾ ಎದ್ದಿರ್ತಿವಿ. ಹಾ ಅದೇ ಉಪವಾಸ ಮಾಡಿ ನಿದ್ದೆ ಮಾಡ್ಲಾರ್ದಂಗೆ ಬೆಳಗಾಗವರ್ಗೂ ಜಾಗರಣೆ ಮಾಡದು. ಹೋದ್ರೆ ಭಜನೆ ಇರ್ತತೆ ಅದ್ನೆಲ್ಲಾ ನೋಡ್ಕೊಂಡು ಬರ್ಬೋದು.

ಚೆನ್ನಾಗ್ ದೊಡ್ಡೊರ್ಗೆಲ್ಲಾ ಬಟ್ಟೆ ಏರ್ಸಿ.

ಹ್ಮ್ ದಸರಾ ಅಂದ್ರೆ ದಸರಕೆಲ್ಲ ನಮ್ಮ ದೊಡ್ಡೊರ್ ನೆಲ್ಲಾ ಮಾಡ್ಕೊಂಡ್ ಹಿರಿಯರ್ನಂತ ಮಾಡ್ಕೋತಾ ಇದ್ವಿ. ಹ್ಮ್ ದಸರಾಗೆಲ್ಲಾ ಗುಡಿ ಒಂಬತ್ ದಿನ ನ.

ಹಾ ನವರಾತ್ರಿ ಎಲ್ಲಾ ಗುಡಿ ಗುಡಿಯೆಲ್ಲಾ ಸುತ್ತಿ.

ಮಹಾಕಾಳಿದೇವಿಗೆ ಅಲಂಕಾರ ಮಾಡ್ತಾರೆ ಒಂದೊಂದಿನ ಒಂದೊಂದ್ ಥರ.

ಹಾ ಹೌದು ಆಗತ್ತೆ ಮಾಡ್ತೀವಿ ನಾವೂನೂ ಪೂಜೆ.

ಹಾ ಮತ್ತೇ ಸಿಕ್ತೀನಿ ಹೇಳ್ರಿ ಮತ್ತೇ ಮಾಡ್ತೀನಿ ನಾನು phone ಉ.

ಆ June ಐದರಂದು ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತೇವೆ. ಆ ನಾವು ಖಾಲಿ ಈಗ June ಐದರಂದು ಮಾತ್ರ ಪರಿಸರ ದಿನ ಆಚರಿಸುವುದಲ್ಲ. ನಿಜವಾಗಿ ಎಲ್ಲಾ ದಿನವನ್ನು ಕೂಡ ಅಹ್ ಮರಗಳನ್ನು ಅಥವಾ ಗಿಡಗಳನ್ನು ಬೆಳೆಸುವುದರ ಮೂಲಕ ಅಹ್ ಪರಿಸರ ದಿನದ~ ದಿನವನ್ನು ಆಚರಿಸ್ಬೇಕು. ಈಗ ಕೇವಲ ಒಂದು ದಿನದ ಆ ಐದನೇ ತಾರಿಕನಂದು ನಾವು ಒಂದು ಗಿಡವನ್ನು ನಡ್ತೇವೆ ಮತ್ತೆ ಅದಕ್ಕೆ ನೀರು ಹಾಕ್ತೇವೆ ಮತ್ತೆ ಅದ್ರ photo ಎಲ್ಲ ತೆಗ್ದು ಅಹ್ ಎಲ್ಲಾ ಕಡೆ ಅಲ್ವಾ. ಅಷ್ಟಕ್ಕೆ ನಮ್ಮ ಈ ಪರಿಸರ ದಿನ ಮುಗಿಯುವುದಿಲ್ಲ. ಆ ನಾವು ಆ ದಿನ ಆಗ್ಲೂ ಒಂದು ಗಿಡ ನೆಟ್ಟು, ಮರ ನೆಟ್ಟು ಆ ನಮ್ಮ ಪ್ರಕೃತಿಯನ್ನು ಕಾಪಾಡ್ಬೇಕು ಯಾಕೆಂದ್ರೆ ಈಗ ಗಿಡ ಇಲ್ಲದಿದ್ರೆ ಮರ ಇಲ್ಲದಿದ್ರೆ ನಮ್ಗೆ ನಾಳೆ ಆಮ್ಲಜನಕ ಕೂಡ ಇರುದಿಲ್ಲ. ಹಾಗಾಗಿ ನಾವು ಒಂದು ಮರ ನೆಟ್ರೆ ಅದು ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಒಂದು ಆ ಒಂದು ಸಹಾಯ ಆಗ್ತದೆ. ಹಾಗಾಗಿ ಈಗಿಂದಲೇ ನಾವು ಇದನ್ನೆಲ್ಲ ಅಹ್ ಮರ ನೆಡ್ತ ಬಂದರೆ ಆ ನಮ್ಮ ಈಗ ಯಾವುದೇ ಬೇರೆ ಯಾವುದು ಬೆ~ ಬೇರೆ ರೀತಿಯ ವಾತಾವರಣ ಕಲುಷಿತವಾಗುವುದು ಕೂಡ ತಡೆಗಟ್ಟ್ಬಹುದು. ಆ ಹಾಗೆ ಇದು ಒಂದು ಈಗ ನಮ್ಮ ಪರಿಸರದ ಮೇಲೆ ಈಗ ಒಂದು ಮರ ಇಲ್ಲದಿದ್ದಲ್ಲಿ ತುಂಬಾ ಕೆಟ್ಟ ಪರಿಣಾಮ ಬೀಳ್~ ಬೀರುತ್ತದೆ. ಹಾಗಾಗಿ ಈಗ ಈಗ ಸುಮಾರು ರೋಗಗಳು ಕೂಡ ಬರುವುದು ಮುಖ್ಯವಾಗಿ ಈ ಗಾಳಿ ಕ~ ಸರಿ ಇಲ್ಲದೆ ಆತರ ಎಲ್ಲ ಬರ್ತದೆ. ಹಾಗಾಗಿ ನಾವು ಆ ಒಂದು ಪರಿಸರದ ಒಂದು ಕಾಳಜಿಗೋಸ್ಕರ ಆದ್ರೂ ಒಂದು ಮರವನ್ನು ನಡ್~ ನಡಲು ಹೆಚ್ಚಾಗಿ ಮರವನ್ನು ಬೆಳೆಸುತ್ತಾ ಹೋದಲ್ಲಿ. ನಮ್ಮ ಅಹ್ ಯಾವುದೇ ವಾತವರಣದಲ್ಲಿ ಕಲುಷಿತಗೊಳ್~ ಗೊಳ್ಳುವ ಕೂಡ ಈಗ ಉದಾಹರಣೆಗೆ ಕೊರೊನಾ ಕೂಡ ಬಂತು.

ಅಹ್ ಅದರಲ್ಲಿ ಕೂಡ ಮುಖ್ಯವಾಗಿ ಒಂದು ಆ ಒಂದು ಅಹ್ ಒಂದು ವಾ~ ವಾಯುಮಾಲಿನ್ಯದಿಂದ ಅಂತ ಅಲ್ಲ ಒಂದು ಪರಿಸರ ಮಾಲಿನ್ಯದಿಂದ ಅಹ್ ಈ ತರ ಒಂದು ಆಗಿದ್ದುಂತ ಕೂಡ ಹೇಳ್ಬೋದು. ಎಲ್ಲಾ ಗಾಳಿಯ ಮೂಲಕ ಹರಡುವ ರೋಗಗಳು ಈ ತರ ಯಾವುದೇ ರೀತಿಯ ರೋಗಗಳು ಕೂಡ ಜಾಸ್ತಿ ಆಗ ತೊಡಗ್ತದೆ. ಹಾಗಾಗಿ ನಾವು ಒಂದು ಪರಿಸರವನ್ನು ಸ್ವಚ್ಚವಾಗಿ ಇಡಬೇಕು ಮೊ~ ಮೊದಲನೆಯದಾಗಿ. ಮತ್ತೇ ಮು~ ಮು~ ಏನಂದ್ರೆ ಮುಂಚೆ ಪರಿಸರವನ್ನು ಇನ್ನೂ ಕೂಡ ಹೇಗೆ ನಾವು ಚೆನ್ನಾಗಿ ಕಾಪಡಿಕೊಳ್ಳಬಹುದು ಅದರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತದೆ. ನಂತರ ಈಗ ಈಗಂದ್ರೆ ಎಲ್ಲಂದ್ರಲ್ಲಿ ಕೂಡ ಕಟ್ಟಡಗಳು ಜಾಸ್ತಿಯಾಗ್ತದೆ ಅಂದ್ರೆ ಈಗ ro~ ಮುಂಚೆ ಎಲ್ಲ ಒಂದು ರಸ್ತೆಯ ಬದಿಯಲ್ಲಿ ಆ ಉದ್ದಕ್ಕೆ ನೆರಳೆಲ್ಲ ಸಿಗ್ತಿತ್ತು. ಈಗ ಆ ಒಂದು ರಸ್ತೆ ಕಾಮಾರ್ಯ~ ಕಾಮಗಾರಿಯಿಂದಾಗಿ ಎಲ್ಲಾ ಉದ್ದದ ಹ್ಮ್ ದೊಡ್ಡ ದೊಡ್ಡ ಅಂದ್ರೆ ನೂರು ವರ್ಷ ಐವತ್ತು ವರ್ಷ ಇದ್ದ ಮರಗಳನ್ನೆಲ್ಲ ಕಡಿದು ಹಾಕ್ತಿದ್ದಾರೆ. ಹಾಗಾಗಿ ಈಗ ಒಂದು ನೆರಳಿಗುಸ ಮರ ಇಲ್ಲ ಮತ್ತೊಂದು ಆ ನಾವು ಮುಂದ್~ ಮುಂದಕ್ಕಿನ್ನು ಅದು ವಾಯುಮಾಲಿನ್ಯಕ್ಕೂ ಕೂಡ ಒಂದು ದಾರಿ ಮಾಡಿ ಕೊಡ್ಬಹುದು. ಹಾಗೆ ಈಗ ಕಟ್ಟಡಗಳುಸ ಹಾಗೆ ಎಲ್ಲಂದ್ರಲ್ಲಿ ದೊಡ್ಡ ದೊಡ್ಡ flat ಅದೆಲ್ಲ ಮಾಡ್ತಾ ಇದ್ದಾರೆ. ಹ್ಮ್ ಅಂದ್ರೆ ಈಗ ಯಾವುದು ಜಮೀನು ಈಗ ಮುಂಚೆ ಆದ್ರೆ ಈಗ ಯಾವುದಾದ್ರು ಮರ ನೆಟ್ಟು ಅದ್ರ ಮುಖಾಂತರ ಉದ್ಯೋಗ ಮಾಡ್ತಿದ್ರು. ಇದು ಅದರ ಮುಖಾಂತರ ಹಣವೆಲ್ಲ ಮಾಡ್ತಿದ್ರು ಈಗ ಎಲ್ಲಾ ಕಟ್ಟಡ ಕಟ್ಟಿ ಅದನ್ನೆಲ್ಲ ಆ ಬಾಡಿಗೆಗೆ ಕೊಟ್ಟು ಅದರ ಮುಖಾಂತರ ಹಣ ಮಾಡ್ತಿದ್ದಾರೆ. ಹಾಗಾಗಿ ಅದು ಕೂಡ ಒಂದು ಅಹ್ ಮುಂದಕ್ಕೆ ಎಲ್ಲಾ ಕಡೆಯಲ್ಲಿ ಕೂಡ ಆ ಒಂದು concret ಟೀಕರಣದ ತರ ರೀತಿ ಆಗ್ಬೋದು. ಎಲ್ಲಿ ಕೂಡ ನಮ್ಗೆ ಹಸಿರು ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ ಕೇವಲ ಈ cement ನಿಂದನೇ ಎಲ್ಲಾ ಕಡೆಯಲ್ಲಿಸ ಕೂಡಿರ್ಬೋದು.

ಅಹ್ ಹೌದು, ನೀವು ಚೈತ್ರ ಅಲ್ಲ?

ಹಾ ಗೊತ್ತಾಯ್ತು, ಮತ್ತೆ ಹೇಗಿದ್ದೀರಿ?

ಅಹ್ ನಾನು ಚೆನ್ನಾಗಿದ್ದೇನೆ. ಮತ್ತೆ ಊಟ ಎಲ್ಲಾ ಆಯ್ತಾ?

ಹಾ ಪದಾರ್ಥ ಏನ್? ಪದಾರ್ಥ ಕೋಳಿ, ನಿಮ್ಗೆ?

ಮತ್ತೆ ಎಂತ ಮಾಡ್ತಿದ್ರಿ?

ನಾವು ಈಗ exam ಪರೀಕ್ಷೆ ಎಲ್ಲಾ ಮುಗ್ದು ಮನೆಲ್ಲಿದ್ದೇನೆ.

ನಮ್ಗೆ exam ಇನ್ನು ಎರಡು ವಾರದಲ್ಲಿ ಬರ್ತದೆ ಅದಕ್ಕೆ prepare ಎಲ್ಲಾ ಮಾಡ್ತಾ ಇದ್ದೇನೆ.

ನಾನು ಕೂಡ degree ಮಾಡ್ತಿದ್ದೇನೆ .

ಹಾ ಮತ್ತೆ, ನಿಮ್ಮದ್ exam ಎಲ್ಲಾ ಬೇಗ ಆಯ್ತಾ? ಹೌದು ನಮ್ಮದೆಲ್ಲ ಬೇಗ ಆಯ್ತು ಕೊಟ್ಟಿದ್ದಾರೆ ಬೇಗ ಮಾಡಿ ರಜೆ ಕೊಟ್ಟಿದ್ದಾರೆ.

ಮತ್ತೆ ಸುಲಭ ಇತ್ತ ಎಲ್ಲ ಪರೀಕ್ಷೆ? ಅಹ್ ಪರೀಕ್ಷೆಯೆಲ್ಲ ತೊಂದ್ರೆ ಇಲ್ಲ, ಎಲ್ಲಾ ಸುಲಭ ಇತ್ತು, ಒಂದು, ಒಂದು ವಿಷಯ ಮಾತ್ರ ಕಷ್ಟ ಇತ್ತು, ಅದಿಕ್ಕೆ ರಜೆ ಕೊಡ್ಲಿಲ್ಲ ಹಾಗಾಗಿ.

ಹೌದಾ! ಅದು ನಿಮ್ಗೆ ತುಂಬಾ ಕಷ್ಟವಾ?

ಅದು marketing ಅಂತ ರಜೆಸಾ ಕೊಡದ ಕಾರಣ ಸ್ವಲ್ಪ tough ಆಯ್ತು ಅದು theory subject . ಹಾ ನೀವು ಎಂತ ಹೇಳಿದ್ರೆಸಾ ನಂಗೆ ಗೊತ್ತಾಗುದಿಲ್ಲ, ನಾನು science ಅಲ್ಲ.

ಹ್ಮ್ ಮತ್ತೆ?

ಮತ್ತೆ exam ಯಾವಾಗದಿಂದ start ಎಷ್ಟು ತಾರೀಕಿನ ತನಕ ಉಂಟು?

ಅದು ಒಂದು ವಾರ ಉಂಟು internals

ಮತ್ತೆ ತುಂಬಾ ದಿವಸ ಆಯ್ತಲ್ಲ call ಮಾಡದೆ? ಹೌದು ತುಂಬಾ ದಿವಸ ಆಯ್ತು .

Friends ಎಲ್ಲಾ ಹೇಗಿದ್ದಾರೆ? ಅಹ್ friends ಎಲ್ಲಾ ಹುಷಾರ್ ಇದ್ದಾರೆ call ಮಾಡ್ತಾ ಇರ್ತಾರೆ, ನಿಮ್ಗೆ ಒಂದು ಮಾಡ್ಲಿಲ್ಲ ಅಲ್ಲ ಅದಕ್ಕೆ ಮಾಡಿದ್ದು ಈಗ, exam ಎಲ್ಲಾ ಹೇಗೆ ಆಯ್ತು ಕೇಳುವ ಅಂತ? ಹಾ ಹಾ.

ನಮ್ದಲ್ಲ ಚೆನ್ನಾಗಿ ಬರ್ದಿದೆನೆ .

ನಿಮಗೆ ಕೂಡ ಚೆನ್ನಾಗಿ ಬರಿರಿ all the best .

ಹಾ ಧನ್ಯವಾದ, ಮತ್ತೆ ನಿಮ್ಮದು result ಎಲ್ಲಾ ಯಾವಾಗ ಬರ್ತದಂತ ಗೊತ್ತುಂಟಾ?

ನಮ್ದು ಇಲ್ಲ, ಅಂದ್ರೆ ಮೌಲ್ಯಮಾಪನ start ಆಗುದು ನಾಳ್ದಿಂದ, ಹದಿಮೂರನೇ ತಾರೀಕಿಂದ start ಆಗುದು, one month ಬೇಕು ಆ ಇದು ಎಲ್ಲಾ ತಿದ್ದಲಿಕ್ಕೆ, ಮತ್ತೆ ಒಂದೆರಡು month ತಿಂಗಳಾದ ಮತ್ತೆ result ಬರುದು.

ಹಾ ಹೌದು ನಮ್ದು ಅಂದ್ರೆ fourth semester ನ result ತುಂಬಾ delay ಇತ್ತು.

ಹಾ ನೀವು ಎಂಥ ಈಗ ಕೊನೆಯ ವರ್ಷವಾ? ಹೌದು ನಾವು final year last year ಅಲ್ಲಿ ಇದ್ದೇನೆ, ನೀವು?

ನಮ್ಮದು ಈಗ ಅದೇ final year .

ಹ್ಮ್ ಮತ್ತೆ ನಂಗೆ ಈಗ ಸ್ವಲ್ಪ ಕೆಲಸ ಉಂಟು ಮತ್ತೆ ಮಾಡುದಾ?

Hello ಹಾ ಹೇಳಿ ಸೃಷ್ಟಿಕ್ ಅವರೇ. ಹಾ ಏನಿಲ್ಲ ಮೊನ್ನೆ match ಇತ್ತು cricket ಅದ್ದು ನೋಡಿದ್ರಾ? ಅಬ್ಬರದ match ಅಲ್ಲ ನೋಡದೆ ಇರ್ಲಿಕ್ಕಾಗ್ತದಾ? ನಿಜ ನಿಜ ಅವ್ರದ್ದು fielding ನೋಡ್ಬೇಕಿತ್ತು ಅಹ್ ಅಹ್.

ತುಂಬಾ ರೋಮಾಂಚಕ ಇತ್ತು ನಮ್ದು match ಅಲ್ವಾ? ಆಟ ತುಂಬಾ ಚೆನ್ನಾಗಿತ್ತು. ಅದು fielding ಗಿಂತ ಮೊನ್ನೆ batting india ದ್ದು ತುಂಬಾ ಒಳ್ಳೆದಿತ್ತು ಅಲ್ಲಾ. ಹೌದೌದು ಎಲ್ಲರ combination ಮತ್ತೆ fielding ಮತ್ತೆ bowling ತುಂಬಾ ಚೆನ್ನಾಗಿತ್ತು ನಿಜ ಅಲ್ಲಾ ಅದೇ ಮುನ್ನೂರ ಎಪ್ಪತ್ತಮೂರು run ಹೊಡೆದಿದ್ದಾರೆ ಅಲ್ಲಾ ಸೇರ್ಸಿ ಸೇರ್ಸಿ photo ಎಲ್ಲ ಕಳಿಸಿದ್ದಾರೆ ಎಲ್ರಿಗೂ. ಹೌದು ಹೌದು ಆದ್ರೂ chase ಮಾಡಬೋದಿತ್ತು.

ಆ chase ನಿಂತ ಅಲ್ಲ ಅವನೊಬ್ಬ ಕೊನೆಗೆ ಒಬ್ಬ century ಹೊಡೆದು ನಿಂತ ಅಲ್ಲ ಆದ್ರೆ ಹೋಯ್ತು ಅಂತ ಅನ್ಕೊಂಡೆ ಮತ್ತೆ ಹೇಗಾದ್ರು ನಿಲ್ಸಿದ್ರು ಅವರನ್ನು.

ಹೌದು ನಿಜ ಅದೇ.

ಇಲ್ಲಾ ಅವರುಸ ಆಡ್ತಿದ್ರು.

ಹೌದೌದು ಇಲ್ಲದ್ರೆ ಕಷ್ಟ ಇತ್ತು ಅವರಿಗೆ.

ಅಹ್ ಆ ಎಲ್ಲರಿಗಿಗಾ ಹೀಗೀಗೆ ಬರುವಾಗ ಎಲ್ಲರಿಗೂ ಚಿಕ್ಕಂದಿನಿಂದ ಹಿಡಿದು ದೊಡ್ಡವರ ತನಕ ಎಲ್ಲರು match ನೋಡ್ತಾರೆ. ನಾವು ಮಾತ್ರ ಅಲ್ಲ. ಅದು ಹೌದು cricket ಶುರುವಾದ್ಮೇಲೆ ಹಾಗೆನೇ.

Cricket, Football, Kabaddi ಮೂರೂ. ಹಾ ಆದ್ರೂ ಮೂರರಲ್ಲೂ cricket ಎಲ್ಲರಿಗೂ ಆದ ನೆಚ್ಚಿನ ಆಟ.

ಅದು ಹೌದು ಅದು IPL ಶುರುವಾದ್ಮೇಲೆ ಅಂತೂ ಅದೇ ಆಗಿದೆ ಎಲ್ಲರಿಗೆ ಕೂಡ. ಎಲ್ಲರ ಬಾಯಲ್ಲೂ cricket, cricket, cricket ಅಂತ ಹೇಳ್ತಾರೆ ಅಲ್ವ ಹೌದು ಮೊನ್ನೆ full match ನೋಡಿದ್ರಾ ಅಥವಾ ಸ್ವಲ್ಪ ನೋಡಿದ್ದಾ?